ಹಾಗೆ ಬಂದು ದೇವರಿಗೆ ತರದ ಹೂ ಗಳು ಕೂಡ ಹಾಕಿ ರೆಡಿ ಮಾಡಿದ್ದಾರೆ ಒಡವೆ ಕೂಡ ಹಾಕಿದ್ದಾರೆ ಅಲ್ ಬಂದು ಸೈಡಲ್ಲಿ ಪಂಚಾರ್ತಿ ಕೂಡ ಹಚ್ಚಿ ಇಟ್ಟಿದ್ದಾರೆ.

ಇಲ್ಲಿ ಬಂದು ಸಖೀ ಮಿನ್-ವುಮೆನ್ ವೇರ್ ಅಂತ ಇದೆ. ಅಲ್ ಬಂದ್ ಗಾಡಿ ಕೂಡ ನಿಂತಿದೆ. ಇದಲ್ ಒಂದು ಬಿಲ್ಡಿಂಗ್ ಇದೆ. ಹಾಗೆ ಬಿಲ್ಡಿಂಗ್ ಹತ್ತ್ರ ತೆಂಗಿನ್ ಮರ ಇದೆ. ಹಾಗೆ ಅಲ್ಲಿ ಡ್ರೆಸ್ಸೆಸ್ ನ ಕೂಡ ಹ್ಯಾಂಗ್ ಮಾಡ--